ಬ್ಲೆಂಡರ್ ನ ಟ್ಯುಟೋರಿಯಲ್ಸ್ ಸರಣಿಗೆ ಸ್ವಾಗತ
ಈ ಟ್ಯುಟೋರಿಯಲ್ ಬ್ಲೆಂಡರ್ 259 ನಲ್ಲಿಯ ಪ್ರಾಪರ್ಟೀಸ್ ವಿಂಡೋ ಕುರಿತು ಆಗಿದೆ
ಈ ಸ್ಕ್ರಿಪ್ಟ್ ನ ಅನುವಾದಕಿ ಐ ಐ ಟಿ ಬಾಂಬೆಯಿಂದ ಸಂಧ್ಯಾ ಪುಣೇಕರ್
ಈ ಟ್ಯುಟೋರಿಯಲ್ ಅನ್ನು ನೋಡಿದ ನಂತರ ಪ್ರಾಪರ್ಟೀಸ್ ವಿಂಡೋ ಎಂದರೇನು ಪ್ರಾಪರ್ಟೀಸ್ ವಿಂಡೋದಲ್ಲಿ ಒಬ್ಜೆಕ್ಟ್ ಕನ್ಸ್ಟ್ರೇಂಟ್ಸ್ ಪ್ಯಾನಲ್ ಮೋಡಿಫೈಯರ್ಸ್ ಪ್ಯಾನಲ್ ಮತ್ತು ಓಬ್ಜೆಕ್ಟ್ ಡೇಟಾ ಪ್ಯಾನಲ್ ಗಳೆಂದರೇನು160 ಮತ್ತು ಪ್ರಾಪರ್ಟೀಸ್ ವಿಂಡೋದಲ್ಲಿ ಒಬ್ಜೆಕ್ಟ್ ಕನ್ಸ್ಟ್ರೇಂಟ್ಸ್ ಪ್ಯಾನಲ್ ಮೋಡಿಫೈಯರ್ಸ್ ಪ್ಯಾನಲ್ ಮತ್ತು ಓಬ್ಜೆಕ್ಟ್ ಡೇಟಾ ಪ್ಯಾನಲ್ ಗಳಲ್ಲಿ ಇರುವ ವಿವಿಧ ಸೆಟ್ಟಿಂಗ್ ಗಳು ಮುಂತಾದವುಗಳ ಬಗೆಗೆ ನಾವು ಕಲಿಯುವೆವು
ಬ್ಲೆಂಡರ್ ಇಂಟರ್ಫೇಸ್ ನ ಮೂಲ ಅಂಶಗಳನ್ನು ನೀವು ತಿಳಿದಿರುವಿರಿ ಎಂದು ನಾನು ಭಾವಿಸುತ್ತೇನೆ
ಇಲ್ಲವಾದಲ್ಲಿ ದಯವಿಟ್ಟು ನಮ್ಮ ಮೊದಲಿನ ಟ್ಯುಟೋರಿಯಲ್ ಬೇಸಿಕ್ ಡಿಸ್ಕ್ರಿಪ್ಷನ್ ಒಎಫ್ ಥೆ ಬ್ಲೆಂಡರ್ ಇಂಟರ್ಫೇಸ್ ಬೇಸಿಕ್ ಡಿಸ್ಕ್ರಿಪ್ಶನ್ ಆಫ್ ದ ಬ್ಲೆಂಡರ್ ಇಂಟರ್ಫೇಸ್ ಎನ್ನುವುದನ್ನು ನೋಡಿರಿ
ಈ ಪ್ರಾಪರ್ಟೀಸ್ ವಿಂಡೋ ಎನ್ನುವುದು ನಮ್ಮ ಸ್ಕ್ರೀನ್ ನ ಬಲಬದಿಗೆ ಇರುತ್ತದೆ
ಪ್ರಾಪರ್ಟೀಸ್ ವಿಂಡೋದ ಮೊದಲ ನಾಲ್ಕು ಪ್ಯಾನಲ್ ಗಳು ಹಾಗೂ ಅವುಗಳ ಸೆಟ್ಟಿಂಗ್ ಗಳನ್ನು ಹಿಂದಿನ ಟ್ಯುಟೋರಿಯಲ್ ನಲ್ಲಿ ನಾವು ಈಗಾಗಲೇ ನೋಡಿದ್ದೇವೆ
ಪ್ರಾಪರ್ಟೀಸ್ ವಿಂಡೋದಲ್ಲಿಯ ಮುಂದಿನ ಪ್ಯಾನಲ್ ಗಳನ್ನು ನಾವು ನೋಡೋಣ
ಮೊದಲು ಉತ್ತಮ ವೀಕ್ಷಣೆ ಮತ್ತು ಗ್ರಹಿಕೆಗಳಿಗಾಗಿ ನಮ್ಮ ಪ್ರಾಪರ್ಟೀಸ್ ವಿಂಡೋವನ್ನು ನಾವು ರಿಸೈಜ್ ಮಾಡಲೇಬೇಕು
ಪ್ರಾಪರ್ಟೀಸ್ ವಿಂಡೋದ ಎಡ ಅಂಚಿನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಹಿಡಿಯಿರಿ ಮತ್ತು ಎಡಗಡೆಗೆ ಎಳೆಯಿರಿ
ಪ್ರಾಪರ್ಟೀಸ್ ವಿಂಡೋದಲ್ಲಿಯ ಆಯ್ಕೆಗಳನ್ನು ಈಗ ನಾವು ಹೆಚ್ಚು ಸ್ಪಷ್ಟವಾಗಿ ನೋಡಬಹುದು
ಬ್ಲೆಂಡರ್ ನ ವಿಂಡೋ ಗಳನ್ನು ಹೇಗೆ ರಿಸೈಜ್ ಮಾಡುವದೆಂದು ತಿಳಿಯಲು ಹೌ ಟಿಒ ಚಂಗೆ ವಿಂಡೋ ಟೈಪ್ಸ್ ಇನ್ ಬ್ಲೆಂಡರ್ ಹೌ ಟು ಚೇಂಜ್ ವಿಂಡೋ ಟೈಪ್ಸ್ ಇನ್ ಬ್ಲೆಂಡರ್ ಎನ್ನುವ ನಮ್ಮ ಟ್ಯುಟೋರಿಯಲ್ ನೋಡಿರಿ
ಪ್ರಾಪರ್ಟೀಸ್ ವಿಂಡೋದ ಮೇಲಿನ ಸಾಲಿಗೆ ಹೋಗಿರಿ
ಚೈನ್ ಐಕಾನ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಇದು ಆಬ್ಜೆಕ್ಟ್ ಕಾನ್ಸ್ಟ್ರೇಂಟ್ಸ್ ಎನ್ನುವ ಪ್ಯಾನಲ್ ಆಗಿದೆ
ಅಡ್ ಕಾನ್ಸ್ಟ್ರೇಂಟ್ ಕನ್ಸ್ಟ್ರೇಂಟ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಈ ಮೆನ್ಯು ಹಲವಾರು ಒಬ್ಜೆಕ್ಟ್ ಕನ್ಸ್ಟ್ರೇಂಟ್ ಗಳನ್ನು ಲಿಸ್ಟ್ ಮಾಡುತ್ತದೆ
ಇಲ್ಲಿ ಮುಖ್ಯವಾಗಿ ಟ್ರಾನ್ಸ್ಫಾರ್ಮ್ ಟ್ರ್ಯಾಕಿಂಗ್ ಮತ್ತು ರಿಲೇಷನ್ಶಿಪ್ ಎನ್ನುವ ಮೂರು ವಿಧದ ಕನ್ಸ್ಟ್ರೇಂಟ್ ಗಳು ಇರುತ್ತವೆ
ಕಾಪಿ ಲೊಕೇಷನ್ ಎನ್ನುವ ಕನ್ಸ್ಟ್ರೇಂಟ್ ಒಂದು ಒಬ್ಜೆಕ್ಟ್ ನ ಲೊಕೇಶನ್ ಅನ್ನು ನಕಲು ಮಾಡಿ ಇನ್ನೊಂದು ಒಬ್ಜೆಕ್ಟ್ ಗೆ ಅದನ್ನು ಸೆಟ್ ಮಾಡುತ್ತದೆ
3ದ್ ವ್ಯೂಗೆ ಹೋಗಿರಿ
ಲ್ಯಾಂಪ್ ಅನ್ನು ಆಯ್ಕೆಮಾಡಲು ಅದರ ಮೇಲೆ ರೈಟ್ ಕ್ಲಿಕ್ ಮಾಡಿರಿ
ಒಬ್ಜೆಕ್ಟ್ ಕನ್ಸ್ಟ್ರೇಂಟ್ಸ್ ಪ್ಯಾನಲ್ ಗೆ ಹಿಂತಿರುಗಿರಿ
ಅಡ್ ಕಾನ್ಸ್ಟ್ರೇಂಟ್ ಎನ್ನುವುದರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಟ್ರಾನ್ಸ್ಫಾರ್ಮ್ ನ ಕೆಳಗಿರುವ ಕಾಪಿ ಲೊಕೇಷನ್ ಎನ್ನುವುದನ್ನು ಆಯ್ಕೆಮಾಡಿರಿ
ಅಡ್ ಕಾನ್ಸ್ಟ್ರೇಂಟ್ ಎನ್ನುವುದರ ಮೆನ್ಯು ಬಾರ್ ನ ಕೆಳಗೆ ಒಂದು ಹೊಸ ಪ್ಯಾನಲ್ ಕಾಣಿಸುತ್ತದೆ
ಈ ಪ್ಯಾನಲ್ ಕಾಪೀ ಲೊಕೇಶನ್ ಕನ್ಸ್ಟ್ರೇಂಟ್ ಗಾಗಿ ಸೆಟ್ಟಿಂಗ್ ಗಳನ್ನು ಒಳಗೊಂಡಿದೆ
ಕಾಪೀ ಲೊಕೇಶನ್ ಪ್ಯಾನಲ್ ನಲ್ಲಿ ಎಡಗಡೆಗೆ ಆರೆಂಜ್ ಕ್ಯೂಬ್ ಅನ್ನು ಹೊಂದಿರುವ ಈ ಬಿಳಿ ಬಣ್ಣದ ಬಾರ್ ನಿಮಗೆ ಕಾಣುತ್ತಿದೆಯೇ160
ಇದು ಟಾರ್ಗೆಟ್ ಬಾರ್ ಆಗಿದೆ
ಇಲ್ಲಿ ನಾವು ನಮ್ಮ ಟಾರ್ಗೆಟ್ ಒಬ್ಜೆಕ್ಟ್ ನ ಹೆಸರನ್ನು ಸೇರಿಸುತ್ತೇವೆ
ಟಾರ್ಗೆಟ್ ಬಾರ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಲಿಸ್ಟ್ ನಿಂದ ಕ್ಯೂಬ್ ಅನ್ನು ಆಯ್ಕೆಮಾಡಿರಿ
ಕಾಪೀ ಲೊಕೇಶನ್ ಕನ್ಸ್ಟ್ರೇಂಟ್ ಕ್ಯೂಬ್ನ ಸ್ಥಾನದ ನಿರ್ದೇಶಾಂಕಗಳನ್ನು ನಕಲು ಮಾಡಿ ಅವುಗಳನ್ನು ಲ್ಯಾಂಪ್ ಗೆ ಅಳವಡಿಸುತ್ತದೆ
ಇದರ ಪರಿಣಾಮವಾಗಿ ಲ್ಯಾಂಪ್ ಕ್ಯೂಬ್ ಇರುವ ಸ್ಥಳಕ್ಕೆ ಸ್ಥಾನಾಂತರವಾಗುತ್ತದೆ
ಕಾಪೀ ಲೊಕೇಶನ್ ಪ್ಯಾನಲ್ ನ ಮೇಲ್ಗಡೆ ಬಲಕ್ಕೆ ಇರುವ ಕ್ರಾಸ್ ಐಕಾನ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಈ ಕನ್ಸ್ಟ್ರೇಂಟ್ ಅನ್ನು ತೆಗೆಯಲಾಗಿದೆ
ಲ್ಯಾಂಪ್ ತನ್ನ ಮೊದಲಿನ ಸ್ಥಳಕ್ಕೆ ಹಿಂದಿರುಗುತ್ತದೆ
ಹೀಗೆ ಒಬ್ಜೆಕ್ಟ್ ಕನ್ಸ್ಟ್ರೇಂಟ್ ಈ ರೀತಿಯಲ್ಲಿ ಕೆಲಸ ಮಾಡುತ್ತದೆ
ಒಬ್ಜೆಕ್ಟ್ ಕನ್ಸ್ಟ್ರೇಂಟ್ ಗಳನ್ನು ನಂತರದ ಟ್ಯುಟೋರಿಯಲ್ ಗಳಲ್ಲಿ ಹಲವಾರು ಬಾರಿ ನಾವು ಬಳಸುತ್ತೇವೆ
ಇದೀಗ ನಾವು ಪ್ರಾಪರ್ಟೀಸ್ ವಿಂಡೋದಲ್ಲಿಯ ಮುಂದಿನ ಪ್ಯಾನಲ್ ಗೆ ನಡೆಯೋಣ
3ದ್ ವ್ಯೂಗೆ ಹೋಗಿರಿ
ಕ್ಯೂಬ್ ಅನ್ನು ಆಯ್ಕೆಮಾಡಲು ಅದರ ಮೇಲೆ ರೈಟ್ ಕ್ಲಿಕ್ ಮಾಡಿರಿ
ಪ್ರಾಪರ್ಟೀಸ್ ವಿಂಡೋದ ಮೇಲಿನ ಸಾಲಿನಲ್ಲಿರುವ ಮುಂದಿನ ಐಕಾನ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಇದು ಮಾಡಿಫೈಯರ್ಸ್ ಎನ್ನುವ ಪ್ಯಾನಲ್ ಆಗಿದೆ
ಮೋಡಿಫೈಯರ್ ಎನ್ನುವುದು ಒಬ್ಜೆಕ್ಟ್ ಅನ್ನು ಅದರ ಮೂಲ ಗುಣಲಕ್ಷಣಗಳನ್ನು ಬದಲಿಸದೇ ವಿರೂಪಗೊಳಿಸುತ್ತದೆ
ನನಗೆ ತೋರಿಸಲು ಅವಕಾಶ ಕೊಡಿರಿ
ಮೋಡಿಫೈಯರ್ಸ್ ಪ್ಯಾನಲ್ ಗೆ ಹಿಂದಿರುಗಿರಿ
ಅಡ್ ಮಾಡಿಫೈಯರ್ ಎನ್ನುವುದರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಇಲ್ಲಿ ಮುಖ್ಯವಾಗಿ ಜನರೇಟ್ ಡಿಫಾರ್ಮ್ ಮತ್ತು ಸಿಮ್ಯುಲೇಟ್ ಎನ್ನುವ ಮೂರು ವಿಧದ ಮೋಡಿಫೈಯರ್ ಗಳಿವೆ
ಮೆನ್ಯು ವಿನ ಕೆಳಗಿನ ಎಡ ಮೂಲೆಯಲ್ಲಿರುವ ಸಬ್ಡಿವಿಷನ್ ಸರ್ಫೇಸ್ ಎನ್ನುವುದರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಈ ಕ್ಯೂಬ್ ಒಂದು ವಿಕೃತ ಗುಂಡಗಿರುವ ವಸ್ತು ಆಗಿ ವಿರೂಪಗೊಳ್ಳುತ್ತದೆ
ಆಡ್ ಮೋಡಿಫೈಯರ್ ದ ಮೆನ್ಯು ಬಾರ್ ನ ಕೆಳಗೆ ಒಂದು ಹೊಸ ಪ್ಯಾನಲ್ ಕಾಣಿಸಿಕೊಂಡಿದೆ
ಈ ಪ್ಯಾನಲ್ ಸಬ್ಡಿವಿಷನ್ ಸರ್ಫೇಸ್ ಮೋಡಿಫೈಯರ್ ಗಾಗಿ ಸೆಟ್ಟಿಂಗ್ ಗಳನ್ನು ತೋರಿಸುತ್ತದೆ
ವ್ಯೂ 1 ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ನಿಮ್ಮ ಕೀಬೋರ್ಡ್ನ ಮೇಲೆ 3 ಯನ್ನು ಟೈಪ್ ಮಾಡಿ Enter ಕೀಯನ್ನು ಒತ್ತಿರಿ
ಈಗ ಕ್ಯೂಬ್ ಚಂಡು ಅಥವಾ ಗೋಳದ ಹಾಗೆ ಕಾಣುತ್ತದೆ
ನಂತರದ ಟ್ಯುಟೋರಿಯಲ್ ಗಳಲ್ಲಿ ಸಬ್ಡಿವಿಷನ್ ಸರ್ಫೇಸ್ ಮೋಡಿಫೈಯರ್ಸ್ ಗಳ ಬಗೆಗೆ ವಿವರವಾಗಿ ನಾವು ಕಲಿಯುವೆವು
ಸಬ್ಡಿವಿಷನ್ ಸರ್ಫೇಸ್ ಪ್ಯಾನಲ್ ನ ಮೇಲಿನ ಬಲಮೂಲೆಯಲ್ಲಿರುವ ಕ್ರಾಸ್ ಐಕಾನ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಈ ಮೋಡಿಫೈಯರ್ ಅನ್ನು ತೆಗೆಯಲಾಗಿದೆ
ಕ್ಯೂಬ್ ತನ್ನ ಮೊದಲಿನ ರೂಪಕ್ಕೆ ಬದಲಾಯಿಸುತ್ತದೆ
ಹೀಗಾಗಿ ಮೋಡಿಫೈಯರ್ ಎನ್ನುವುದು ಕ್ಯೂಬ್ ನ ಮೊದಲಿನ ಗುಣಲಕ್ಷಣಗಳನ್ನು ಬದಲಾಯಿಸಲಿಲ್ಲ
ಬೇರೆ ಮೋಡಿಫೈಯರ್ಸ್ ಗಳ ಬಗೆಗೆ ವಿವರವಾಗಿ ನಾವು ನಂತರದ ಟ್ಯುಟೋರಿಯಲ್ ಗಳಲ್ಲಿ ಕಲಿಯುವೆವು
ಪ್ರಾಪರ್ಟೀಸ್ ವಿಂಡೋದ ಮೇಲಿನ ಸಾಲಿನಲ್ಲಿರುವ ಇನ್ವರ್ಟೆಡ್ ಟ್ರಯಾಂಗಲ್ ಐಕಾನ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಇದು ಆಬ್ಜೆಕ್ಟ್ ಡಾಟಾ ಎನ್ನುವ ಪ್ಯಾನಲ್ ಆಗಿದೆ
ವರ್ಟೆಕ್ಸ್ ಗ್ರೂಪ್ಸ್ ಎನ್ನುವುದು ಆಯ್ಕೆಮಾಡಿದ ಶೃಂಗಗಳ ಸಮೂಹವನ್ನು ಗುಂಪು ಮಾಡಲು ಉಪಯೋಗಿಸಲ್ಪಡುತ್ತದೆ
ಈ ವರ್ಟೆಕ್ಸ್ ಗ್ರೂಪ್ಸ್ ಅನ್ನು ಹೇಗೆ ಬಳಸುವುದೆಂದು ಹೆಚ್ಚು ಮುಂದುವರೆದ ಟ್ಯುಟೋರಿಯಲ್ ಗಳಲ್ಲಿ ನಾವು ನೋಡುವೆವು
ಶೇಪ್ ಕೀಸ್ ಗಳು ಎಡಿಟ್ ಮೋಡ್ ನಲ್ಲಿ ಓಬ್ಜೆಕ್ಟ್ ಅನ್ನು ಅನಿಮೇಟ್ ಮಾಡಲು ಬಳಸಲ್ಪಡುತ್ತವೆ
ಶೇಪ್ ಕೀಸ್ ನ ಬಾಕ್ಸ್ ನ ಬಲತುದಿಯಲ್ಲಿ ಪ್ಲಸ್ ಸೈನ್ ನಿಮಗೆ ಕಾಣುತ್ತಿದೆಯೇ
ಇದು ಹೊಸದೊಂದು ಶೇಪ್ ಕೀಯನ್ನು ಓಬ್ಜೆಕ್ಟ್ ಗೆ ಸೇರಿಸಲು ಬಳಸಲ್ಪಡುತ್ತದೆ
ಪ್ಲಸ್ ಸೈನ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಮೊದಲನೇ ಕೀ ಬೇಸಿಸ್ ಎನ್ನುವುದು ಆಗಿದೆ
ನಾವು ಅನಿಮೇಟ್ ಮಾಡಲಿರುವ ಓಬ್ಜೆಕ್ಟ್ ನ ಮೂಲ ರೂಪವನ್ನು ಈ ಕೀ ಸೇವ್ ಮಾಡುತ್ತದೆ
ಆದ್ದರಿಂದ ನಾವು ಈ ಕೀಯನ್ನು ಮಾರ್ಪಡಿಸಲು ಸಾಧ್ಯವಿಲ್ಲ
ಇನ್ನೊಂದು ಕೀಯನ್ನು ಸೇರಿಸಲು ಪ್ಲಸ್ ಸೈನ್ ನ ಮೇಲೆ ಮತ್ತೊಮ್ಮೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಕೆ 1 ಎನ್ನುವುದು ಮಾರ್ಪಡಿಸಲು ಸಾಧ್ಯವಿದ್ದ ಮೊದಲನೇ ಕೀ ಆಗಿದೆ
3ದ್ ವ್ಯೂಗೆ ಹೋಗಿರಿ
ಎಡಿಟ್ ಮೋಡ್ ನಲ್ಲಿ ಹೋಗಲು ನಿಮ್ಮ ಕೀಬೋರ್ಡ್ ಮೇಲಿನ Tab ಅನ್ನು ಒತ್ತಿರಿ
ಕ್ಯೂಬ್ಅನ್ನು ಸ್ಕೇಲ್ ಮಾಡಲು S ಅನ್ನು ಒತ್ತಿರಿ
ನಿಮ್ಮ ಮೌಸ್ ಅನ್ನು ಎಳೆಯಿರಿ
ಸ್ಕೇಲ್ ಅನ್ನು ದೃಢೀಕರಿಸಲು ಲೆಫ್ಟ್ ಕ್ಲಿಕ್ ಮಾಡಿರಿ
ಓಬ್ಜೆಕ್ಟ್ ಮೋಡ್ ಗೆ ಮರಳಿ ಹೋಗಲು Tab ಅನ್ನು ಒತ್ತಿರಿ
ಕ್ಯೂಬ್ ತನ್ನ ಮೊದಲಿನ ಸೈಜ್ ಗೆ ಹಿಂದಿರುಗಿದೆ
ಆದರೆ ಎಡಿಟ್ ಮೋಡ್ ನಲ್ಲಿ ನಾವು ಮಾಡಿದ ಸ್ಕೇಲಿಂಗ್ ಗೆ ಏನಾಯಿತು
ಓಬ್ಜೆಕ್ಟ್ ಡೇಟಾ ಪ್ಯಾನಲ್ ನಲ್ಲಿಯ ಶೇಪ್ ಕೀಸ್ ನ ಬಾಕ್ಸ್ ಗೆ ಮರಳಿ ಹೋಗಿರಿ
ಕೆ 1 ಆಕ್ಟಿವ್ ಕೀ ಆಗಿದೆ ಮತ್ತು ಬ್ಲೂ ಬಣ್ಣದಲ್ಲಿ ಹೈಲೈಟ್ ಆಗಿದೆ
ಬಲಭಾಗದಲ್ಲಿ ಶೇಪ್ ಕೀಯ ಮೌಲ್ಯವಿದೆ
ಈ ಮೌಲ್ಯವನ್ನು ಕೆಳಗಡೆ ಮಾರ್ಪಡಿಸಬಹುದು
0000 ಈ ಮೌಲ್ಯದ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ನಿಮ್ಮ ಕೀಬೋರ್ಡ್ನ ಮೇಲೆ 1 ಅನ್ನು ಟೈಪ್ ಮಾಡಿರಿ ಮತ್ತು Enter ಕೀಯನ್ನು ಒತ್ತಿರಿ
ಈಗ ಕ್ಯೂಬ್ ಸ್ಕೇಲ್ ಮಾಡಲ್ಪಟ್ಟಿದೆ
ನಾವು ಇನ್ನೂ ಹೆಚ್ಚು ಶೇಪ್ ಕೀಗಳನ್ನು ಸೇರಿಸುತ್ತ ಮತ್ತು ಕ್ಯೂಬನ್ನು ಮಾರ್ಪಡಿಸುತ್ತ ಹೋಗಬಹುದು
ಈ ಬ್ಲೆಂಡರ್ ನ ಟ್ಯುಟೋರಿಯಲ್ಸ್ ಸರಣಿಯಲ್ಲಿ ಅನಿಮೇಟ್ ಮಾಡುವಾಗ ನಾನು ಶೇಪ್ ಕೀಗಳನ್ನು ಪದೇಪದೇ ಬಳಸುತ್ತಿರುವುದನ್ನು ನೀವು ನೋಡುವಿರಿ
ಮುಂದಿನ ಸೆಟ್ಟಿಂಗ್ ಯುವಿ ಟೆಕ್ಸ್ಚರ್ ಎನ್ನುವುದು ಆಗಿದೆ
ಓಬ್ಜೆಕ್ಟ್ ಗೆ ಸೇರಿಸಿದ ಟೆಕ್ಸ್ಚರ್ ಅನ್ನು ಮಾರ್ಪಡಿಸಲು ಇದು ಬಳಸಲ್ಪಡುತ್ತದೆ
ನಾವು ಇದನ್ನು ನಂತರದ ಟ್ಯುಟೋರಿಯಲ್ ಗಳಲ್ಲಿ ವಿವರವಾಗಿ ನೋಡುವೆವು
ಈಗ ನೀವು ಮುಂದೆ ಹೋಗಿ ಒಂದು ಹೊಸ ಫೈಲನ್ನು ಕ್ರಿಯೇಟ್ ಮಾಡಬಹುದು ಕಾಪೀ ಲೊಕೇಶನ್ ಕನ್ಸ್ಟ್ರೇಂಟ್ ಅನ್ನು ಬಳಸಿ ಕ್ಯೂಬ್ ನ ಲೊಕೇಶನ್ ಅನ್ನು ಲ್ಯಾಂಪ್ ಗೆ ಕಾಪಿ ಮಾಡಿರಿ ಸಬ್ಡಿವಿಷನ್ ಸರ್ಫೇಸ್ ಮೋಡಿಫೈಯರ್ ಅನ್ನು ಬಳಸಿ ಕ್ಯೂಬ್ಅನ್ನು ಗೋಳವಾಗಿ ಮಾರ್ಪಡಿಸಿರಿ ಮತ್ತು ಶೇಪ್ ಕೀಗಳನ್ನು ಬಳಸಿ ಕ್ಯೂಬ್ಅನ್ನು ಅನಿಮೇಟ್ ಮಾಡಿರಿ
ಈ ಟ್ಯುಟೋರಿಯಲ್ ರಾಷ್ಟ್ರೀಯ ಸಾಕ್ಷರತಾ ಮಿಶನ್ ಐಸಿಟಿ ಯ ಆಧಾರದಿಂದ ಮತ್ತು ಪ್ರೊಜೆಕ್ಟ್ ಒಸ್ಕಾರ್ ಅವರಿಂದ ತಯಾರಿಸಲ್ಪಟ್ಟಿದೆ
ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯು ಈ ಕೆಳಗಿನ ಲಿಂಕ್ ಗಳ ಮೇಲೆ ಲಭ್ಯವಿದೆ
oscariitbacಇನ್ ಮತ್ತು spoken tutorialorgnmeict ಇಂಟ್ರೋ ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಸ್ಪೋಕನ್ ಟ್ಯುಟೋರಿಯಲ್ಸ್ ಬಳಸಿಕೊಂಡು ಕಾರ್ಯಶಾಲೆಗಳನ್ನು ನಡೆಸುತ್ತದೆ
ಹಾಗೂ ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತದೆ
ಹೆಚ್ಚಿನ ವಿವರಗಳಿಗೆ ದಯವಿಟ್ಟು contactspoken tutorialorg ಈ ಈ ಮೇಲ್ ಮೂಲಕ ಸಂಪರ್ಕಿಸಿ
ಇದರ ಪ್ರವಾಚಕ ಐ ಐ ಟಿ ಬಾಂಬೆ ಯಿಂದ ವಾಸುದೇವ
ಧನ್ಯವಾದಗಳು